Hello , ಹ ಹೇಳ್ ಲಹರಿ ಹೇಗಿದ್ಯಾ? ಹ ಚನ್ನಾಗಿದ್ದೇನೆ, ನೀನ್ ಹೇಗಿದ್ಯ?

ಏನ್ಗೊತ್ತಾ? ನಂಗೊಂದ್ ಸ್ವಲ್ಪ ನಿನ್ನತ್ರ ನೀನು ಮುಂಚೆ hostel ಅಲ್ಲಿದ್ಯಲ್ಲಾ? ಅದ್ರ ಬಗ್ಗೆ ಕೆಳ್ಲಿಕಿತ್ತು, ಯಾಕಂದ್ರೆ ಈಗ ನಾನಿರೋ hostel ಅಷ್ಟೇನೂ ಇದಿಲ್ಲ, ಅದಕ್ಕೆ ನೀನು, ನೀ ಇದ್ದ hostel ಹೇಗಿತ್ತು ಅಂತ ಕೇಳಿಕ್ಕಿತು ನಂಗೆ.

ನಾನಿದ್ದ hostel ಚನ್ನಾಗಿತ್ತು, ಸ್ವಲ್ಪ strict ಇದ್ರು, ಆದ್ರೆ ನಮ್ಗಷ್ಟು liberty ಇತ್ತು ಹೋಗೋಕೆ ಬರೋಕ್ಕೆಲ್ಲ.

ಹೊ ಹೌದಾ? ಅದೀಗ ಏನಾಗಿದೆ ಅಂದ್ರೆ ನಾವಿರೋ hostel ಅಲ್ಲಿ ಸ್ವಲ್ಪ problems ಎಲ್ಲ ಆಗಿದೆ, ಅಂದ್ರೆ ಆ time ಅಂದ್ರೆ ಅದೇ time ಗೆ ಬರ್ಬೇಕು, ಇಲ್ಲದಿದ್ರೆ entry ಇರುದಿಲ್ಲ ಹಾಗೆಲ್ಲಾ ಇರುತ್ತೆ ಅದಕ್ಕೆ.

ಅಲ್ಲಿ ಏನಷ್ಟು starting ಅಲ್ಲಿ ಹಾಗಿದ್ರು ಮತ್ತೆ ಮತ್ತೆ, ಹೋಗ್ತಾ ಹೋಗ್ತಾ ಆ ಅದು ನಮ್ಗೆ set ಆಗ್ತಾ ಹೋಯ್ತು.

ಹೌದಾ, ಇಲ್ಲೇನಂದ್ರೆ ಈಗ, ಇಲ್ಲಿ food ಎಲ್ಲ ಒಳ್ಳೆದಿದೆ, ಊಟ ಎಲ್ಲ correct time ಗೆಲ್ಲ ಇರುತ್ತೆ, ಆದ್ಮೇಲೆ ಒಳ್ಳೆ ಒಳ್ಳೆ ತರದ್ದು ಇರ್ತದೆ, ಆದ್ರೆ ಅದೇ ಒಂದು ಆ. ಬಿಡುದಿಲ್ಲ ಅಂತಾ, ಹೊತ್ತಾದ್ರೆ ಮತ್ತೆ ಬಿಡುದಿಲ್ಲ ಈಗ classes ಕೂಡ ಸ್ವಲ್ಪ late ಇರುತ್ತೆ, lab ಎಲ್ಲ ಇರುತ್ತೆ ಹಾಗೆ late ಆಗುತ್ತೆ ಅದಕ್ಕೆ .

ಹೌದಾ? ನೀನು ಈ ಕಡೆ ಬರ್ತೀಯಾ?

ಅದೇ ಆ ಒಳ್ಳೆದಿದೆ ಅಲ್ಲ ಅಲ್ಲಿ? ಹೂಂ ನಮ್ಕಡೆ ಒಳ್ಳೆದಿದೆ.

Okay , ಆಯ್ತು ನಂದು friends ಎಲ್ಲ ಇದಾರೆ ಅವರತ್ರ ಎಲ್ಲ ನಾನು ಕೇಳ್ತೆನೆ, ಅವರ್ ಏನ್ ಹೇಳ್ತಾರೆ ಅಂತ ನೋಡಿ, ಮತ್ತೆ ನಾ ಹೇಳ್ತೇನೆ.

ನೋಡ್ಬಿಟ್ಟು ಹೋಗು, ನಿನ್ಗ್ ಇಸ್ಟ ಆದ್ರೆ ಏನೂನ್ತ ಗೊತ್ತಾಗುತಲ್ಲ? ಅದೇ okay , ನಮ್ಗೆ ಯವಾಗದ್ರೂ ಬರ್ಬೋದಲ್ಲ ನೋಡ್ಲಿಕ್ಕೆ? ಹ ಹ ಬರ್ ಬೇರೆ friends ನೆಲ್ಲ ಕರ್ಸಿ ನಾನ್ ಕುರ್ಸಿದ್ದೀನಿ ಒಂದ್ ಸ್ವಲ್ಪ ದಿನ, means hostel ಅಲ್ಲಿರೋ ಆ aunties ಎಲ್ಲ ತುಂಬಾ ಒಳ್ಳೆರೂ, ತುಂಬಾ supportive ಆಗಿದ್ದಾರೆ. ಅದ್ ಏನ್ ಗೊತ್ತ, ಈಗ ಬಂದ್ರೆ ಅಮ್ಮಾನು ಬರ್ತಾರೆ ವು ಜೊತೆಗೆ ಅದಕ್ಕೆ ಅವರೂ ಅಲ್ಲೇ ಉಳ್ಕೊಳ್ಬೋದ? ಹ ಹಾ ಬರ್ಬೋದು ಬರ್ಬೋದು ಅಮ್ಮಾ ಬರ್ಬೋದು, ಆ ಒಂದ್ ಒಂದೆರಡ್ ದಿವ್ಸಕ್ಕೆ stay ಆಗ್ಬೀಡ್ತಾರಷ್ಟೇ, ಮತ್ತೆ ಜಾಸ್ತಿ ದಿನ ಕೂತ್ಕೋಳಕ್ಕ್ ಬಿಡಲ್ಲ, ಎಲ್ಲಾರ್ಗು separate separate room ಅಲ್ಲ ಇರೋದು. ಹ ಹ okay ಆ ಅಂದ್ರೆ separate separate ಆ? ಅಂದ್ರೆ ಒಂದ್ ನಾವ್ ಇಲ್ಲಿ ಹೇಗಿರೋದು ಅಂದ್ರೆ, ಒಂದು room ಅಲ್ಲೇ ನಾಲ್ಕು ಜನ ಇದ್ದೇವೆ ಹಾಗಲ್ವಾ . ಹಾಗಲ್ಲ ಎಲ್ಲಾರ್ಗು ಅವರವ್ರ . ಹೌದಾ, ಏನ್ ಗೊತ್ತಾ ಇಲ್ಲೀ ನಾ ಇರೋದ್ರಲ್ಲಿ ಅಮ್ಮಾ ಬಂದ್ರೂ ಅವ್ರಿಗೇ ಆ ಉಳ್ಕೋಳಿಕ್ಕೆಲ್ಲ ಇರುದಿಲ್ಲ, ಅಂದ್ರೆ ಬಂದು ಹೊರ್ಗಡೆನೆ ನಿಂತು ಹೊರ್ಗಡೆಯಿಂದ್ಲೇ ಹೋಗ್ಬೇಕು, ಹಾಗೆಲ್ಲಾ ಹೇಳ್ತಾರೆ. ಇಲ್ಲ ಇಲ್ಲ ನಮ್ಕಡೆ ಇರ್ಸ್ತರೇ, ಬೇಕಿದ್ರೆ family ಜೊತೆ, ನಮ್ಗೆ ಹೋಗೋಕಾಗಲ್ಲ ಅಲ್ಲ ಒಬ್ ಒಬ್ರು ತುಂಬಾ ದೂರ ಇಂದ ಬಂದಿರ್ತಾರೆ, ಅವರ್ಗೆಲ್ಲಾ stay ಮಾಡಕ್ಕೆ ಇದು ಇದೆ. ಹೂಂ ಆಯ್ತು ಮತ್ತೆ

ಬಂದಿ ನೋಡ್ಬಿಟ್ಟು ಹೋಗ್ ಬೇಕಿದ್ರೆ, ನಿನ್ಗೆ ಅಷ್ಟು ಊ~ ಸಮಯ ಇದ್ರೆ. ಯಾವಾಗದ್ರುನು ಇಲ್ಲಿಂದ free ಆದ್ರೆ, ಅಂದ್ರೆ ಇದ್ರೆ ನಾನ್ ಬರ್ತೇನೆ ಆ ಕಡೆ ನೋಡ್ತೆನೆ ಹೇಗಿದೆ ಎಂತ ಅಂತ ಎಲ್ಲ.

ಮತ್ತೆ ಹೇಗಿದ್ಯ? ಈಗ hostel ಎಲ್ಲ friends ಆದ್ರ ಅಲ್ಲೆಲ್ಲಾ? ಹ ಎಲ್ಲಾ friends ತುಂಬಾ ಚನ್ನಾಗಿದ್ದಾರೆ, hostel life ಏ ಒಂದ್ ಮಜಾ ಅಲ್ಲ? ನಮ್ದ್ ಈ family ಇರಲ್ಲ ಅಷ್ಟೇ, ಅದೊಂದು ಕೊರ್ತೆ ಇರುತ್ತೆ ಮತ್ತೆ ಬೇರ್ ಬೇರೆಲ್ಲಾ super ಆಗೊಗುತ್ತೆ. ಎಲ್ಲ ಒಳ್ಳೆದಿದ್ದಾರೆ ಅಂದ್ರೆ ಅದೇ ಒಂದು ಅದು strict ಆಗಿ ಹೇಳಿದಾರೆ ಅದೇ time ಗೆ ಬರ್ಬೇಕು ಅಂತ ಎಲ್ಲ ಅದೊಂದು problem ಆಗುತ್ತೆ college ಅಲ್ಲಿ ಕೂಡ ಬಿಡಲ್ಲ. ಅದೇ ಹೌದು ಕೆಲವೊಮ್ಮೆ ಹೇಳಕ್ಕಾಗಲ್ಲ ಅಲ್ಲ bus ಗಳೆಲ್ಲ ಸಿಗಲ್ಲ ಬರೋದಿಕ್ಕು late ಆಗ್ಬೋದು. ಅದೇ ಅವ್ರು ಅದ್ ನಾವ್ ಏನ್ ಹೇಳಿದ್ರು ಅವ್ರು ಇದ್ ಮಾಡಲ್ಲ.

College ಎಲ್ಲಾ ಚನ್ನಾಗ್ ನಡಿತಿದೇ ತುಂಬಾ ಕರೋನ ಆದ್ಮೇಲೆ ಎಲ್ಲ, ತುಂಬಾ ದಿನ ಆದ್ಮೇಲೆ ಎಲ್ಲಾ college open ಆಗ್ತಿದೆ ಅಲ್ವಾ?

ಹಾಗಾಗೆ ತುಂಬಾ ಅಷ್ಟೊಂದೇನು ಅಷ್ಟು ಗೊತ್ತಾಗ್ತಿಲ್ಲ ಮತ್ತೆ but coordinations ಇದೆ ದಲ್ಲಿ, ಅವರ್ ನಮ್ಗೆ ಹೇಳಿ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಯಾವ್ದ್ಯವದು ಬಂದಿಲ್ಲ ಅಂದ್ರೆ ತುಂಬಾ strict ಆಗಿ ಇದ್ ಮಾಡ್ತೀಲ್ಲಾ.

ಸರಿ ಆಯ್ತು, ನಾನ್ ಆಕಡೆ ಬರುವಾಗ ನಾನಿಂಗೆ call ಮಾಡ್ತೀನೆ ಆಯ್ತಾ? ಯಾವ್ಕಡೆ ಬರ್ಬೇಕಂತೆಲ್ಲಾ? ಹ್ಮ್ ಬನ್ನಿ, ಬಂದಿ ನೋಡ್ಬಿಟ್ಟು ಹೋಗಿ ಆಯ್ತಾ? ಹ ಆಯ್ತಾಯ್ತು ಸರಿ, bye .

ಹಾ ನಮ್ದು ಆಯ್ತು ನಾನು call ಮಾಡಿದ್ದು ಏನು ಅಂತ ಹೇಳಿದ್ರೆ ನಮ್ಮ್ ಊರಲ್ಲಿ ನಾಡಿದ್ದಿಂದ ಜಾತ್ರೆ ಶುರು ಆಯ್ತಾ So ಎಲ್ಲಾ ಬರ್ಬೇಕು ನೀವ್ ಎಲ್ಲ friends ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಹ್ last time ಕೂಡ ಬಂದಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರಿ ಬೇರೆ ನೀವು ಹಾಗೆ ಕರ್ದಿದ್ದು ಹಾ ಅದೆ

ಅದು actually ನಿನ್ನೆಅದು ಕೊಡಿಯೇರಿ ಆಗಿದೆ ಅಂದ್ರೆ ಮೇಲೆ ಹೋಗಿ ಆಗಿದೆ ಅದ್ ಮೇಲೆ ಅದ್ ಮಾಡಿದಾರೆ ಪೂಜೆಯೆಲ್ಲ start ಮಾಡಿದಾರೆ. ನಾಳೆಯಲ್ಲ ನಾಡಿದ್ರಿಂದ exact start ಆಗ್ತದೆ ಅಂದ್ರೆ ಸರಿಯಾಗಿ ಶುರು ಆಗುದು ನಾಳೆ ಅಲ್ಲ ನಾಡಿದ್ದು ಮೂರ್ ದಿನ ಇರ್ತದೆ . ಮತ್ತೆ last ದಿನ ಕೋಲಯೆಲ್ಲ ಇರ್ತದಲ್ಲ ತುಂಬ ಚೆಂದ ಇರ್ತದೆ.

ಕೋಲ ನೋಡ್ಲಿಕ್ಕೆ ಅದು ಕೂಡ ಅಹ್ last ದಿನದಲ್ಲಿ ಇಟ್ಟಿದ್ದಾರೆ ಅದು ರಾತ್ರಿ ಇರ್ತದೆ. ಒಟ್ಟು ಕೋಲ ಎಲ್ಲ ಬಾರಿ ಚೆಂದ ಇರ್ತದೆ ನಿಮ್ಗೆ ಕೋಲ ಯೆಲ್ಲಾ ನೋಡ್ಬೇಕು ಅಂತಿದ್ರೆ last ದಿನದಿಂದ ಹಿಂದಿನ್ ದಿನ ಬಂದ್ರೆ ಕೋಲ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ನಿಮ್ಗೆ

ಹ ಹಾ ಜನ~ ಜನಯೆಲ್ಲ rush ಇರ್ಬೋದಾ ಅಂತ ಅಲ್ಲ. ಜನ ತುಂಬಾ rush ಅಲ್ಲಾ ಅಲ್ಲಿ ಅಲ್ಲಿ ಯಾವತ್ತೂ ಹಾಗೆ ತುಂಬಾ rush ಅಲ್ಲಾ. ನಮ್ದು ಊರಿದ್ದು ಊರಿದ್ದೆ ಜನನೇ full ಸೇರ್ತಾರೆ ಅಲ್ಲಿ ಮತ್ತೆ ಹೊರಗಡೆ ಅವ್ರೆಲ್ಲ ಬರ್ತಾರೆ.

ಹಾಗೆ ಮತ್ತೆ ನಿಮ್ಮ ಊರಿನಲ್ಲಿ ಇಲ್ವಾ ಜಾತ್ರೆ. ನಮ್ಮದು ಮೊನ್ನೆ ಆದದಷ್ಟೇ Sullia ದಲ್ಲಿ. ಹೌದಾ Sullia ದ್ದು ಕೂಡ ಚೆಂದ ಇರ್ತದಲ್ಲ ಜಾತ್ರೆಯೆಲ್ಲ ನೋಡ್ಲಿಕ್ಕೆ ನಾನ್ ಇಲ್ಲಿ ತನಕ ಬರ್ಲಿಕ್ಕೆ ಆಗ್ಲೇ ಇಲ್ಲ ಒಮ್ಮೆ ಬರ್ಬೇಕು ಒಮ್ಮೆ ಬರ್ಬೇಕು ಅಂತ ಅನ್ಕೋಳ್ಳುದು ಆಯ್ತಾ.

ಅದೇ ಮೊನ್ನೆ ನಾನ್ ಅದೇ ಒಂದಿವ್ಸ ಹೊದ್ದು ಮತ್ತೆ ಹೋಗ್ಲಿಲ್ಲ exam ಆಗ್ತಾ ಇತ್ತು. ಜನ ಜಾಸ್ತಿಯಪ್ಪ ಮೊದ್ಲಿಗಿಂತ ಈಗ ಜನ ಜಾಸ್ತಿ ಇದಾರೆ. ಹೌದು ಮಧ್ಯದಲ್ಲಿ ಕೊರೋನಾ ಬಂದ್ರದಿಂದ ಒಂದ್ಸ್ವಲ್ಪ ಮಧ್ಯದಲ್ಲಿ ಕಡಿಮೆ ಆಗಿತ್ತು ಆಮೇಲೆ ಇವ್ರಿಗೆಸ ಅಲ್ಲಿ ಎಲ್ಲ ಸಂತೆ ಹಾಕ್ತಾರಲ್ಲ ಈ. ಸಣ್ಣ ಸಣ್ಣ ಅಂಗಡಿ ಎಲ್ಲ ಹಾಕ್ತಾರೆ ಅವ್ರಿಗೂ ಕೂಡ ಕಷ್ಟ ಆಗ್ತಿತ್ತು ಈಗ ಮತ್ತೆ ಶುರು ಮಾಡಿದ್ದಾರೆ ಈಗ la~ last ಇದು ನಮ್ಮದು ಲಕ್ಷದೀಪ ಆಯ್ತಲ್ವಾ ಲಕ್ಷದೀಪ ಆದಾಗ full full ಅಂಗಡಿ ಹಾಕಿದ್ರು.

ಅದೇ ಜನರ rush ಜಾಸ್ತಿಯಾಗಿದೆ ಈಗ. ಹೌದು ಈಗ ಮತ್ತೆ ಜಾಸ್ತಿ ಈಗ ಮತ್ತೆ ಹೇಳ್ತಿದ್ದಾರಲ್ಲ covid ದ್ದು start ಆಗ್ತದೆ ಕೊರೋನಾ ಕೊರೋನಾ ಅಂತ ಹೇಳಿ ಹಾಗೆ ಹೆದ್ರತಾರೆ ಆದ್ರೆ ಅಂಗಡಿ ಹಾಕುವವ್ರು ಹಾಕ್ತಾರೆ ನಾಡಿದ್ದು ಬನ್ನಿ ಯಾರು ಕೂಡ ಬರದೇ ಇರ್ಬೇಡಿ ಎಲ್ಲರಿಗೂ ಸ ಹೇಳಿ ಮತ್ತೆ ಆಯ್ತಲ್ಲ ಒಂದು ವರ್ಷ ಆಯಿತು ನಾವು ಕೂಡ ಎಲ್ಲ ಸಿಗದೇ.

ತುಂಬಾ time ಆಯ್ತು ಸಿಗ್ಬೇಕು ಸಿಗ್ಬೇಕು ಅಂತ ಮತ್ತೆ ಬೇರೆ ಎಲ್ಲಿಯಾದ್ರೂ ಜಾತ್ರೆ ಉತ್ಸವ ಎಲ್ಲಿಯಾದ್ರೂ ಹೋಗಿದ್ರಾ.

ಬೇರೆ ಇಲ್ಲ ಅದು ಸ್ವಲ್ಪ ಕಂಬಳ ಆಗ್ತದೆ ಈ ಇಪ್ಪತ್ತೇಳಕ್ಕೆ Puttur ಲ್ಲಿ ಮತ್ತೆ ಜಾತ್ರೆ ಇಲ್ಲಿಯೊಂದ್ ಸ್ವಲ್ಪ time ಆದ್ಮೇಲೆ ಶುರು ಆಗ್ತದೆ ಇಲ್ಲಿ. ಈಗ ಮತ್ತೆ ಕೋಲ ಶುರುವಾಗ್ತದಲ್ಲ ಎಲ್ಲ ಕಡೆ ಕೋಲ ಶುರುವಾಗ್ತದೆ. ಕೋಲ ಇರ್ತದೆ ಭೂತ ಕೋಲ ಇರ್ತದೆ.

ಹಾಗೆ ಮತ್ತೆ ಯಕ್ಷಗಾನ ಕೂಡ ಇರ್ತದೆ ಎಲ್ಲ ಕಡೆ ಇನ್ನು ನಾಟಕ ಯಕ್ಷಗಾನ ಅಂದ್ರೆ ಈಗ ಎಂತು ಇನ್ನು ಎಂತು ಆಯ್ತಲ್ಲ ಈಗ ಇನ್ನು ಬೇಸಿಗೆಕಾಲಲ್ಲ. ಬೇಸಿಗೆಕಾಲದ್ಲಲಿ ಎಲ್ಲ ಕಡೆ ಶುರು ಒಂದೊಂದು ಶುರು ಆಗ್ತದೆ ಎಲ್ಲ ಕಡೆ ಹಾಗೆ.

ನಿಮ್ಮ ಊರಲ್ಲಿ ಏನಾದ್ರು ಆ ತರ ಇದ್ರೆ ಹೇಳಿ ನಾವೆಲ್ಲಾ ಬರ್ತೇವೆ ಒಟ್ಟಿಗೆ . ಖಂಡಿತ ಊರಲ್ಲಿ ಎಂತಾದ್ರೂ ಇದ್ರೆ first ಗೆ ನಿಮಿಗೆ ಹೇಳುದು. ಹಾಗೆ ಮತ್ತೆ ಮನೆಲ್ಲಿದ್ದೀರಾ? ಇಲ್ಲ ನಾನು ಇಲ್ಲಿ Puttur ಲ್ಲಿ ಇದೇನೆ. ಹೌದಾ ಹಾಗೆ ಸರಿ ಸರಿ ಹಾಗಿದ್ರೆ ನಾನ್ ಅದೇ ಜಾತ್ರೆ . Time ಅಲ್ಲಿ ಊರಿಗೋದ್ದ್ ಒಮ್ಮೆ ಜಾತ್ರೆಯಲ್ಲ ಮುಗಿಸಿ ಮತ್ತೆ ವಪಾಸ್ ಈಚೆ hostel ಗೆ ಬಂದದ್ದು. ಹೌದಾ ನಾನ್ ಅದೇ ಜಾತ್ರೆದೆಲ್ಲ ಒಮ್ಮೆ ಹೇಳುವ ಮಾತಾಡುವ ಅಂತ ಹೇಳಿ ನಾನು call ಮಾಡಿದೆ ಎಲ್ಲರಿಗೆ ಯಾರು ಎತ್ಲಿಲ್ಲ ಅದಿಕ್ಕೆ ನಿಮಿಗೆಸಾ call ಮಾಡಿ ಹೇಳುವ ಅಂತ ಹೇಳಿ ಬಿಡಿ ಯಾರಾದ್ರೂ call ಮಾಡಿದ್ರೆ ಹೇಳಿ ಬಿಡಿ ಎಲ್ಲ ಬನ್ನಿ ಒಟ್ಟಿಗೆ. ಹೌದು ಇಲ್ಲಾಂದ್ರೆ ಗೊತ್ತಾಗುದಿಲ್ಲ ಜಾತ್ರೆ ಆಗ್ತಾ ಇರ್ತದೆ ನಾವಲ್ಲಿ ಇರ್ತೇವೆ. ಅದೇ ನಮಿಗೆ ಗೊತ್ತಾಗುದಿಲ್ಲ ಅಲ್ಲ ಅದಿಕ್ಕೆ ನಾನು ಮುಂಚೆನೇ ಹಾಕಿದ್ದು ನಾನ್ ಮತ್ತೆ ಎಲ್ಲ group ಸಾ ಹಾಕಿದ್ದೇನೆ ಆದ್ರೆ ನಿಮ್ಗೆಲ್ಲ ಒಂದು friends ಅಲ್ಲ close ಅಲ್ಲ ನಾವೆಲ್ಲಾ. ಅದಿಕ್ಕೆ ನಿಮ್ಗೆಸ ಒಂದು call ಮಾಡಿದ್ದು ನಾನು ಮಾತಾಡ್ವ ಅಂತ ಹೇಳಿ ಹಾಗೆ ಸರಿ ಹಾಗಿದ್ರೆ ನಂಗೆ ಸ್ವಲ್ಪ ಕೆಲಸ ಉಂಟು ನಾನ್ ನಿಮಿಗೆ ಇನ್ನೊಂದ್ ದಿನ ಮಾಡ್ತೇನೆ phone ಆಯ್ತಾ.

ಸ್ಮಾರಕ ಒಂದು ದೇಶದ ಪ್ರಗತಿ, ಅಥವಾ ಒಂದು ದೇಶ ಒಂದು ವಿಶ್ವ ಪ್ರಸಿದ್ಧವಾಗ್ಬೇಕು ಅಂತ ಹೇಳಿದ್ರೆ, ಒಂದು ಸ್ಮಾರಕದ ಪಾತ್ರ ಕೂಡ ಬಹಳ ಮುಖ್ಯವಾಗಿರ್ತದೆ ಅದು. ಭಾ~ ಭಾರತ ಕೂಡ ಹಾಗೆ ಬೇರೆ ಬೇರೆ ರೀತಿಯ ಸ್ಮಾರಕಗಳಿಂದ ವಿಶ್ವ ಪ್ರಸಿದ್ಧ ಆಗಿದೆ ಉದಾಹರಣೆಗೆ. Hampi ಯ ಸ್ಮಾರಕ ಅಂದ್ರೆ Hampi Vijayanagar ದ ಸಾಮ್ರಾಜ್ಯ ಸ್ಥಾ~ ಆ ಸಮಯದಲ್ಲಿ ಸ್ಥಾಪನೆ ಆದಂತಹ ಒಂದು ಸ್ಮಾರಕ. ಈ Hampi ಯಲ್ಲಿ ಇದು ಏನ್ ಹೇಳ್ತೆ ಅಂತ ಹೇಳಿದ್ರೆ Vijayanagar ದ ಕಾಲದಲ್ಲಿ ಯಾವ ರೀತಿಯಾಗಿ, ಅಂದ್ರೆ ನಾವು ಏನು ಓದಿದೇವೆ ಆಹ್. ಚಿನ್ನವನ್ನು ಸೀರೆ ಮಾಡ್ತಾ ಇದ್ರು ಅಂತ ಹೇಳುವಂತದ್ದು, ನಾವು ಒಂದು ಇತಿಹಾಸದಲ್ಲಿ ಓದಿದ್ದೇವೆ, ಅ~ ಅದನ್ನು ನಮ್ಗೆ ನೇರವಾಗಿ ಅಂದ್ರೆ ಆ ತೋರಿಸಿಕೊಟ್ಟದ್ದುಂತ ಹೇಳಿದ್ರೆ ಒಂದು ಆ ಸ್ಮಾರಕಗಳು ಅಥವಾ ಆ ಸ್ಮಾರಕದಲ್ಲಿ ಬರ್ದಿದ್ದಾರಂತೆ. ಈ ಸ್ಮಾರಕವನ್ನು ರಕ್ಷಿಸುದು ಒಂದು ಪ್ರತಿ ಒಬ್ಬ ನಾಗರಿಕತೆ ಒಂದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ವಿಶ್ವ, ಭಾರತ ಒಂದು ಅಥವಾ ಒಂದು ದೇಶ ವಿಶ್ವ ಪ್ರಸಿದ್ಧ ಆಗ್ಬೇಕು ಅಂತಾದ್ರೆ ಸ್ಮಾರಕ ಯಾವ ರೀತಿಯಾಗಿ ಒಂದು ಪ್ರಾಮುಖ್ಯತೆ ವಹಿಸ್ತದೋ ಅದನ್ನು. ರಕ್ಷಿಸುದು ಕೂಡ ನಮ್ಮ ಒಂದು ಮುಖ್ಯ ಪಾತ್ರ ಅಥವಾ ಒಂದು ಹಕ್ಕ್~ ಕೆಲಸ. ಸರ್ಕಾರ ಕೂಡ ಹಾಗೆ ಒಂದು ಸ್ಮಾರಕವನ್ನು ಅಥವ ಒಂದು ಯಾವ್ದೇ ಒಂದು ಸ್ಮಾರಕವನ್ನು ರಕ್ಷಿಸ್ಬೇಕು ಅಂತಾದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತ ಕಾನೂನು ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ವಿರೂಪ ಮಾಡುದು ಅಥವಾ ಅಲ್ಲಿ. ಯಾವ್ದೋ ರೀತಿ ಅಂತ ಬರಿಯುವುದು ಅಂತದೆಲ್ಲ ಮಾಡ್ಬಾರ್ದು, ಅದು ಈಗಿನ ಜನರ ಜೊತೆ ಹೇಳಿದ್ರೆ ಅಲ್ಲಿ ಏನು ಹಿಂದೆ ಕೆತ್ತನೆ ಮಾಡಿದ್ದನ್ನು ಅವ್ರು ಯಾವ ರೀತಿಯ ಕೆತ್ತನೆ ಮಾಡಿರ್ತಾರೋ, ಯಾವ ರೀತಿ ಆಗಿ ಒಂದು ಶಿಲ್ಪ ಮಾಡಿರ್ತರೋ ಅದನ್ನು ಇವರು ಈಗಿನ ಜನ್ರು ಹೋಗಿ. ಅವರಲ್ಲಿ ತಮ್ಮ ಕೆತ್ತನೆಯನ್ನು ಮಾಡ್ತಾರೆ. ಅಂದ್ರೆ ಎಂತ ಹೇಳಿ ಏನು ಹೇಳಿದ್ರೆ ವಿರೂಪ ಮಾಡಿ ಬರ್ತಾರೆ, ಅಂತದಕ್ಕೆಲ್ಲಾ ಒಂದು ಕಾನೂನು ಮಾ~ ಮಾಡ್ತಾರೆ, ಅಂತ ಎಲ್ಲಾದ್ರೂ ಗೊತ್ತಾದ್ರೆ ಅದನ್ನು ಆ ಜನರಿಗೆ ಒಂದು ಶಿಕ್ಷೆ ಕೊಡುವಂತದ ಕೆಲ್ಸ ಕೂಡ ಮಾಡ್ತಾರೆ, ಯಾಕಂತ ಹೇಳಿದ್ರೆ monume~ ಅಥವಾ ಒಂದು. ಸ್ಮಾರಕ ಅಷ್ಟು ಪ್ರಾಮುಖ್ಯತೆ ವಹಿಸ್ತದೆ, ಭಾರತದಲ್ಲಿ ಇನ್ನೊಂದು ಪ್ರಸಿದ್ಧ ಸ್ಮಾರಕ ಯಾವ್ದು ಅಂತ ಹೇಳಿದ್ರೆ Taj Mahal ಆಹ್ Taj Mahal ಆಹ್ ಈಗ ತುಂಬಾ ವಿಷಯಕ್ಕೀಗ ಮಾತುಕತೆ ಮುನ್ನಡೆಗೆ ಬಂದಿದೆ. ಯಾಕೆಂತ ಹೇಳಿದ್ರೆ ಅದು ಈಗ Teja Mahal ಇದ್ದದ್ದು Taj Mahal ಆದ್ದು ಅದು ಹಿಂದೂ ದೇವಸ್ಥಾನ ಇದ್ದದ್ದು ಈಗ ಅದು ಪ್ರೇಮ ಸ್ಮಾರಕ ಆಗಿದೆ ಯಾಕೆಂತ ಹೇಳಿದ್ರೆ ಒಂದು, ಮುಸ್ಲಿಮರು ಆಳ್ವಿಕೆ ಸಂ~ ಸಂದರ್ಭದಲ್ಲಿ ಅದನ್ನು ಹಾಳು ಗೆಡವಿ ತಾವು ಮಾಡಿದ್ದು. ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ ಅಂತ ಹೇಳುವಂತಹ ಮಾತು ಉಂಟು. ಅದು ಬದಿಗಿಡಿಸಿದ್ದು ನೋಡಿದ್ರೆ, ಈಗ ಅದು ಪ್ರೇಮ ಸ್ಮಾರಕ ಅಂತ ಹೇಳಿ ಪ್ರಸಿದ್ಧಿ ಪಡಿದಿದೆ ಯಾಕೆಂತ ಹೇಳಿದ್ರೆ ಓಬ್ಬ ಆಹ್ ಮುಮ್ತಾಜಿಗೋಸ್ಕರ ಆ ಸುಲ್ತಾನ. ಕಟ್ಟಿಸಿರುವಂತಹ ಸ್ಮಾರಕ ಅಂತ ಹೇಳ್ತಾರೆ ಆಹ್ ಅಂದ್ರೆ ಅಷ್ಟು ಪ್ರೀತಿಯಿಂದ ಕಟ್ಟಿದ ಸ್ಮಾರಕ ಆದಕಾರಣ ಆಹ್ ಇಡೀ ವಿಶ್ವದಲ್ಲಿ ಈ ಸ್ಮಾರಕ ಬಹಳ ಪ್ರಸಿದ್ಧ, ಇನ್ನೊಂದು ವಿಷಯಕ್ಕೆ ಅದು ಯಾಕೆ ಪ್ರಸಿದ್ಧ ಅಂತ ಹೇಳಿದ್ರೆ ಅದು ಪೂರ್ತಿ ಆಗಿ ಅಮೃತಶಿಲೆಯಲ್ಲಿ ಕಟ್ಟಿದ್ದಾರೆ.

ಅಮೃತಶಿಲೆಯ ಬಿಳಿ ಅಮೃತಶಿಲೆಯಲ್ಲಿ, ಈ ಅಮೃತ ಶಿಲೆಯಿಂದಾಗಿ ಅದು ಮೂರು ಹೊತ್ತಲ್ಲಿ ಮೂರು ರೀತಿಯ ಬಣ್ಣದಿಂದ ಅದು ಕಂಗೊಳಿಸ್ತದೆ. ಒಂದು ರೀತಿಯ ಬಣ್ಣ ಅಥವಾ next ಮಧ್ಯಾಹ್ನ ಒಂದು ರೀತಿಯ ಬಣ್ಣ, ಹಾಗೆ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಬಾಳ ಸುಂದರವಾಗಿ ಕಾಣ್ತದೆ ಅಂತ ಹೇಳ್ತಾರೆ.

ಆಹ್ ಹಾಗಾಗಿ ಇದೂ ಆಹ್ ರಾಜಧಾನಿ ದೆಹಲಿ ಅಲ್ಲಿ ಇದೆ, ಯಮುನಾ ನದಿ ತೀರದಲ್ಲಿ ಕಟ್ಟಿದಂತಹ ಸ್ಮಾರಕ. ಹೀಗೆ ಭಾರತ ಕೂಡ ಹಾಗೆ ಇನ್ನೊಂದು ಸ್ಮಾರಕ ಯಾವ್ದು ಅಂತ ಹೇಳಿದ್ರೆ ಅಜಂತ ಮತ್ತೆ ಅಜಂತ ಎಲ್ಲೋರಾ ಗುಹೆಗಳು. ಈ ಗುಹೆಗಳು ಆಹ್ ಅತ್ಯಂತ ಸುಂದರವಾದಂತಹ ತಾಣ ಯಾಕೆಂತ ಹೇಳಿದ್ರೆ, ಅಲ್ಲಿ ಶಿಲ್ಪ ಕಲೆ ಅತ್ಯಂತ ಸುಂದರವಾಗಿ ಬಿಡಿಸಿದ್ದಾರೆ, ಒಂದೊಂದು ಶಿಲ್ಪವು ಒಂದೊಂದು ಕಥೆ ಹೇಳ್ತದೆ, ಅಂದ್ರೆ ಯಾವ ರೀತಿಯಾಗಿ ರಾಜರು ಆಳ್ವಿಕೆ ಮಾಡಿದ್ರು. ಇವ್ರ ಹಿಂದಿನ ಚಿತ್ರಣ ಏನು ಅಂದ್ರೆ, ಹಿಂದಿನ ಕಥೆ ಏನು ಅಂತ ಹೇಳುವಂಥದ್ದು ಈ ಸ್ಮಾರಕಗಳು ತಿಳಿಸಿಕೊಡ್ತವೆ. ಈ ಸ್ಮಾರಕ ಕಟ್ಟುವ ಉದ್ದೇಶ ಏನಂತ ಹೇಳಿದ್ರೆ, ಹಿಂದಿನ ರಾಜರು ಅಥವಾ ಆಳ್ವಿಕೆ ಮಾಡಿದ್ದ ರಾಜರು ತಾವು ಯಾವ ಯಾವ ರೀತಿಯಾಗಿ ಸಾಧನೆ ಮಾಡಿದ್ದಾರೆ ಅಂತ ಹೇಳುವಂತದ್ದು. ಈ ಸ್ಮಾರಕಗಳಿಂದ ಗೊತ್ತಾಗ್ತದೆ, ಹಾಗಾಗಿ ಒಂದು ದೇಶದ ಆಹ್ ಅಥವಾ ಒಂದು ದೇಶವನ್ನು ವಿಶ್ವ ಪ್ರಸಿದ್ಧಿ ಮಾಡುದ್ರಲ್ಲಿ ಈ ಸ್ಮಾರಕಗಳು ಕೂಡ ಬಹು ಮುಖ್ಯವಾದ ಪಾತ್ರ ವಹಿಸ್ತದೆ, ಅದನ್ನು ರಕ್ಷಿಸುದು ಕೂಡ ಪ್ರತಿ ಓಬ್ಬ ನಾಗರಿಕ ಅಥವಾ ಪ್ರತಿ ಓಬ್ಬ ವ್ಯಕ್ತಿಯ ಕರ್ತವ್ಯ.

ಹ ನಾನು ಚೆನ್ನಾಗಿದ್ದೇನೆ ವಿಜ್ಞೇಶ್ ನೀವು ಹೇಗಿದ್ದೀರ?

ನಾನು ಚೆನ್ನಾಗಿದ್ದೇನೆ ಚಿಂತನ್ ಏನ್ phone ಮಾಡಿದ್ದು? ಹ ನಾನು ಅಂದ್ರೆ ಸಿನಿಮಾಕ್ಕೆ ಹೋಗುವ ಅಂತ ಇದ್ದೇನೆ. ನೀವು ಯಾವುದಾದ್ರೂ ಒಳ್ಳೆ ಸಿನಿಮಾ ನೋಡಿದ್ದೀರಾ ಇತ್ತೀಚೆಗೆ?

ನಾನು ಇತ್ತೀಚೆಗೆ ಕಾಂತಾರ film ನೋಡಿದ್ದೆ.

ಹ ತುಂಬಾ ಚೆನ್ನಾಗಿ ಬಂತು ಎಲ್ಲ family ನಾವೆಲ್ಲ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ ಹೋಗಿದ್ದು.

Ticket ಉ first ಒಂದು ಎರಡು ವಾರ ಮೂರು ವಾರ ಸಿಕ್ಕಿರ್ಲಿಲ್ಲ

ಮತ್ತೆ ಒಬ್ರು ಸ್ನೇಹಿತರ ಮುಖಾಂತರ ನಾವು ಮಾತಾಡ್ಕೊಂಡು ticket ಉ ಮಾಡ್ಕೊಂಡು ಹೋಗಿದ್ದು family ಎಲ್ಲ ಒಟ್ಟಿಗೆ ನಾವೆಲ್ಲ. ಹ ನಾನು ನಾಲ್ಕು ವಾರ try ಮಾಡಿದೆ ticket ಸಿಗ್ತದೆ ಅಂತ house full ಅಂತಲೇ ಇತ್ತು ಆಮೇಲೆ ಹೇಗಿದ್ರು TV ಅಲ್ಲಿ ಬರ್ತದೆ ಅಲ ಅದಕ್ಕೆ ಮತ್ತೆ ಬಿಟ್ ಬಿಟ್ಟೆ ಅದನ್ನ.

ಒಹ್ ಒಹ್ ಹ ಹ ಸರಿ ಅದು ಹ theater ಲ್ಲಿ ನೋಡಿದ್ರೆ ತುಂಬ ಅದರ ಅನುಭವ ಬೇರೇ ಇರುತ್ತೆ ಹಂಗೆ ನಾವು theater ಲ್ಲೇ ನೋಡ್ಬೇಕು ಅಂತವೇ ನಾವು ನೋಡಿ ಖುಷಿ ಪಟ್ಟು ಬಂದ್ವಿ ನಾವು.

ನೀವು ಇತ್ತೀಚೆಗೆ ಬೇರೆ ಯಾವ film ನೋಡಿದ್ರ? ಹ ನಾನು ಅಂದ್ರೆ ಕೆಲವ್ ವಿಕ್ರಾಂತ್ ರೋಣ ಸುದೀಪ್ ಅವರದ್ದು.

ಆ film ನೋಡಿದ್ದು ಅಲ್ಲಿನ್ದನಂತ್ರ ಯಾವುದು ಕೂಡ theater ಅಲ್ಲಿ ನೋಡ್ಲಿಲ್ಲ. ಒಹ್ ಅದು ಚೆನ್ನಾಗಿದೆ ಅಲ? ಹ ಹೌದೌದು thriller movie ಅಲ್ಲಾ.

ಒಹ್ ಹೌದೌದು songs ಎಲ್ಲ ತುಂಬ ಚೆನ್ನಾಗಿದೆ ಅದು. ಅದೇ ಹೆದರಿಕೆ ಎಲ್ಲ ಬರುತ್ತೆ ಅಲ್ಲಿ theater ಅಲ್ಲಿ ಕತ್ಲೇಗೆ ಚೆನ್ನಾಗಿರುತ್ತೆ ಅದೆಲ್ಲ experience.

ಹ್ಮ್ ಸರಿ ಸರಿ

ಹ ಈಗ ನಾನು ನಂದು office ಗೆ ಹೋಗ್ಲಿಕ್ಕಿದೆ. ಹ ಅಂದ್ರೆ

ನಿಮ್ಗೆ ನಾವು ಎಲ್ಲ ಒಟ್ಟಿಗೆ ಒಂದು ಸಿನಿಮಾಕ್ಕೆ ಹೋಗುವ ಅಂತ ಇತ್ತೀಚೆಗೆ ಯಾವುದಾದ್ರೂ ಒಳ್ಳೇದು ಬಂದಿದ್ರೆ

ಒಹ್ ಖಂಡಿತ ಖಂಡಿತ plan ಮಾಡಿ ಆಯ್ತಾ ನೀವು ನಂಗೆ ಹೇಳಿ ನಾನು ಅಹ್ ನಾನು ಸ್ವಲ್ಪ ಸಮಯ ಮಾಡ್ಕೊಂಡು ನನ್ಸ ಬರ್ಕೊಂಡ್ ಬರ್ಬಹುದು ನಮ್ family ಒಟ್ಟಿಗೆ ಬರ್ಬಹುದು. ಹ ಇವಾಗ ಯಾವ film ಬರ್ತಾ ಇದೆ ಅಂದ್ರೆ ಕಾಂತಾರ ಇದೆಯಾ ಇವಾಗ್ಲೂ?

ಇವಾಗ್ಲೂ ಇದೆ theater ಲ್ಲಿಸ ಇದೆ. ಹ್ಮ್ TV ಅಲ್ಲೂ OTT ಅಲ್ಲೂ ಬಂದಿದೆ.

ಹ್ಮ್ ಹೌದು ಹೌದು. ಅದರಲ್ಲಿ ಮಾತ್ರ ಒಂದು song change ಮಾಡ್ಕೊಂಡಿದ್ದಾರೆ ಅವರು.

ವರಾಹರೂಪಮ್ ಅದುಬಿಟ್ರೆ ಬೇರೆ ಎಲ್ಲ same ಅದೇ ಇಟ್ಕೊಂಡ್ ಮಾಡಿದ್ದಾರೆ.

ಅಂದ್ರೆ theater ಲ್ಲಿ ಇವಾಗ್ಲೂ ಕೂಡ ticket ಸಿಗ್ಬಹುದಾ ಅಂತ ಅದಕ್ಕೆ ಕೇಳಿದ್ದು? ಹ ಇವಾಗ ticket ಸಿಗ್ತದೆ theater ಲ್ಲಿ.

ಇವಾಗ ticket ಸಿಗ್ತದೆ ಈಗ ಅಷ್ಟೇನು ಇದು ಇರುದಿಲ್ಲ rush ಇರುದಿಲ್ಲ ಈಗ ticket ಸಿಗ್ತದೆ. ಈಗ booking ಮಾಡ್ಬಹುದು.

ಹ ಅಂದ್ರೆ ನಾನು ನನ್ನ ಸ್ನೇಹಿತರ ಜೊತೆ ಇವಾಗ ಹೋಗ್ಬಹುದು ಮನೆ ಒಂದು ನಾಲ್ಕೈದು ticket ಸಿಗ್ಬಹುದು ಅಲ್ಲಾ ಇವಾಗ?

ಹ ಖಂಡಿತ ಖಂಡಿತ ನಾಲ್ಕೈದು ಖಂಡಿತ ಸಿಗುತ್ತೆ ಈಗ.